ಕಾರು ನಿಂತಿವೆ ಹಾಗೂ ಹೊರಗಡೆ ರಸ್ತೆ ಹಾಗೂ ಪಕ್ಕದಲ್ಲಿಯು--

ಇದು ಒಂದು ಶಾಹಿನ್ ಬಿರ್ಯಾನಿ ಹೋಟೆಲ್ ಎನ್ನುವ ಪೋಸ್ಟರ್ ಹಚ್ಚಿದ್ದಾರೆ.

ಚೇರಿನ ಮೇಲೆ ಮನುಷ್ಯರು ಕೂತಿದ್ದಾರೆ ವಿವಿಧ ತರಹದ ಬಟ್ಟೆಗಳನ್ನು ಹಾಕಿಕೊಂಡು--

ಹಾಗೂ ಅಲ್ಲಿ ವೈಟ್ ಕಲರ್ ದ ಬೋರ್ಡು ಇದೆ ಹಾಗು ಅಲ್ಲಿ ಒಬ್ಬ ಮನುಷ್ಯನು ಕೂಡ ಅಲ್ಲಿ ಬಗ್ಗಿಕೊಂಡು ನೋಡುತ್ತಿದ್ದಾನೆ.

ಇದು ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ.

ಇದು ಒಂದು ಫಂಕ್ಷನ್ ಹಾಲ್ ಇದೆ.

ಇಲ್ಲಿ ಸ್ಟೀಲಿ ನಿಂದ ಒಂದು ಕಾಂಪೌಂಡ್ ತರಹ ಮಾಡಿದ್ದಾರೆ.

ಇದರ ಮೇಲೆ ಇಬ್ಬರು ಮನುಷ್ಯರು ಕೂತಿದ್ದಾರೆ.

ನಾಂಗು ಅದರ ಎದ್ರುಗಡೆ ವಿವಿಧ ತರಹದ ಹೂಗಳನ್ನು ಕೂಡ ಇ--

ವಾಸುತ್ತಂತಹ ಒಂದು ಇಟ್ಟಿದ್ದಾರೆ ಹಾಗೂ ಟೇಬಲಿನ ಮೇಲೆ ಒಂದು ದೀಪವು ಕೂಡ ಇಟ್ಟಿದ್ದಾರೆ.

ಇಲ್ಲಿ ದೊಡ್ಡ ದೊಡ್ಡ ಮರಗಳು ಬೆಳೆದು ನಿಂತಿವೆ.

ಇಲ್ಲಿ ಎರಡು ಪ್ರಾಣಿಗಳನ್ನು ಹುಲ್ಲು ತಿನ್ನುತಿದ್ದವು.

ಇದು ಒಂದು ದಿಲೀಪ್ ಸೈಕಲ್ ಸ್ಟೋರ್ .

ಅಲ್ಲಿಯು ವಿವಿಧ ತರಹದ ತಿನ್ನುವ ಪದಾರ್ಥವು ಇಟ್ಟಿದ್ದಾರೆ.

ಹಾಗೂ ಇಲ್ಲಿ ಇಬ್ಬರು ಮನುಷ್ಯರು ಮಾತನಾಡುತ್ತಾ ನಿಂತಿದ್ದಾರೆ.

ಹಾಗು ಮೇಲುಗಡೆಯೂ ಕೂಡ ಜಂಬರ್ಗಾಳ ತರಹದ--

ಇದು ಒಂದು ಪೆಟ್ರೋಲ್ ಪಂಪ್ ಇದೆ.

ಇಲ್ಲೇ ನಾಲ್ಕು ರಿಂದ ಐದು ಸ್ಕೂಟಿ ಗಳನ್ನು ಇಟ್ಟಿದ್ದಾರೆ.

ಇಲ್ಲಿ ಒಂದು ದೇವರ ಮೆರವಣಿಗೆಯನ್ನು ತೆಗೆಯುತ್ತಿದ್ದಾರೆ.

ಇಲ್ಲಿ ಒಬ್ಬ ಮನುಷ್ಯನು ಸಹ ನಿಂತಿದ್ದಾನೆ.

ಇಲ್ಲಿ ಇಬ್ಬರು ನಿಂತಿದ್ದಾರೆ ನರ್ಸ್ ಹಾಗೂ ಇನ್ನೊಬ್ಬನು ಅಣ್ಣ.

ಇಬ್ಬರು ನಿಂತಿದ್ದಾರೆ ಮನುಷ್ಯರು ಹಾಗು ಇಬ್ಬರು ಮನುಷ್ಯರು ಚಾಯ್ ಕುಡಿಯುತ್ತಿದ್ದಾರೆ.

ಹಾಗೂ ಇಲ್ಲಿ ಸಿಲೆಂಡರ್ ಗಳು ಒಂದರ ಮೇಲೆ ಒಂದು ಸಾಲಾಗಿ ಬಹಳಷ್ಟು ಇಟ್ಟಿದ್ದಾರೆ.

ಹಾಗು ಇಲ್ಲಿ ಸ್ವಲ್ಪ ಟೊಮಾಟೊ ಮೇಲೆ ಗಾಯಿಗಳು ಇವೆ.

ಹಾಗು ಅದರ ಎದುರುಗಡೆ ಒಂದು ಮೈದಾನವಿದೆ.

ಹಾಗು ಅಲ್ಲಲ್ಲಿ ಹಚ್ಚ ಹಸಿರಾದಂತ ಗಿಡಮರಗಳು ಬೆಳೆದು ನಿಂತಿವೆ.